ಇಲ್ಲಿ ಯಾವ ಒಂದು ರೋಡ್ ಅನ್ನ ನೋಡಬಹುದು. ಮುಂದೆ ಒಂದು ಗ್ರೀನ್ ಕಲರ್ ಕೂಡಿರುವಂತಹ ವರ್ಕ್ ಅಣ್ಣ ನೋಡಬಹುದು ಅದರಮುಂದೆ ನೆಟ್ ಕತ್ತಿರಿವ ಕಾಳಿ ಜಾಗ ಇದೆ .

ಮಸ್ತ ಇದೆ ವೈಟ್ ಕಲರ್ ಮತ್ತು ಬೇರೆ ಕಲರ್ ಆಕಾಶವನ್ನು ನಾವು ಇಲ್ಲಿ ಬೇರೆ ಕಲರ್ ನಲ್ಲಿ ನೋಡಬಹುದು.

ಫ್ಲವರ್ ಡೆಕೋರೇಷನ್ ಇಂದ ಹಿಂದೆ ಬ್ಲೂ ವೈಟ್ ಪಿಂಕ್ ಕಲರ್ ಕಲರ್ ಡೆಕೋರೇಷನ್ ನಿಂದ ಹಿಂದೆ ಅಲಂಕಾರ ಮಾಡಿರುತ್ತಾರೆ ಮುಂದೆ ಮತ್ ಅನ್ನ ಹಾಕಿರುತ್ತಾರೆ .

ತನ್ನ ಆಕಾರಗಳನ್ನ ಇಟ್ಟಿರುವುದನ್ನು ನೋಡಬಹುದು. ವೈಟ್ ವೈಟ್ ಕಲರ್ ಹಾಗೂ ಡಾರ್ಕ್ ಕಲರ್ ನಲ್ಲಿ ನೋಡಬಹುದು.

ಇಲ್ಲಿ ನಾವು ಬ್ಲೂ ಶೈನಿಂಗ್ ಟನ್ ಎಂಬ ಬೋರ್ಡ್ ಅನ್ನು ನೋಡಬಹುದು ಅದರ ಕೆಳಗಡೆ ಕಣ್ಣಿನ ಚಿತ್ರ ಮೇಕ್ಅಪ್ ನ ಚಿತ್ರಗಳನ್ನು ನೋಡಬಹುದು.

ಚಿತ್ರದಲ್ಲಿ ಒಂದು ದಾರಿ ಇದೆ. ದಾರಿಯ ಪಕ್ಕದಲ್ಲಿ ಹತ್ತಿ ಹೋಗುವ ಸ್ಟೈರ್ಕ್ಸೇ ಅನ್ನ ನೋಡಬಹುದು. ಈಕಡೆ ಇಂದ ಆಕಡೆ ಇಳಿಯುವ ತರಾ ಅ ಕೆಳಗಡೆ ಮನೆಯನ ನೋಡಬಹುದು.

ದೂರದಲ್ಲಿ ಎರಡು ಟವರ್ ಗಳು ಮನೆ ಇದೆ. ಬಿಲ್ಡಿಂಗ್ ಇದೆ ಮರಗಳು ಕೂಡ ಇದೆ ಗಾಡಿ ಕೂಡ ಇಲ್ಲಿ ನಿಂತಿದೆ.